ಹಾ. ಹಾ ನೋಡುವ ಎಲ್ಲಾ friends ಹತ್ರ ಕೇಳುವ dance ಎಲ್ಲಾ ಮಾಡುವ ಅಂತ ಮತ್ತೆ ಬಟ್ಟೆಯೆಲ್ಲ ಒಂದೇ ತರದ್ದು ಹಾಕುವ ಅಂತ ಹೇಳುವ.

ಅದೇ .

ಆ friends ಎಲ್ಲಾ ಒಟ್ಟಿಗಿದ್ರೆ ಒಳ್ಳೆದಾಗ್ತದಲ್ಲ ಒಳ್ಳೆ.

ಅದೇ friends ಸ ಸಿಗದೇ ತುಂಬಾ ಸಮಯ ಆಯ್ತಲ್ಲ. ಅದೇ ಮದ್ವೆಯಲ್ಲಿ ಸಿಗ್ಬೋದು, ಅದೇ.

ಆ ನಂಗೆ ಸ್ವಲ್ಪ ಕೆಲಸ ಉಂಟು ನಾ ಮತ್ತೆ ಮಾಡ್ತೇನೆ ಆಯ್ತಾ?

hello ಹೇಗಿದಿರ.

ನಾನು ಚೆನಾಗಿದಿನಿಪ ಮತ್ತೆ ಹ ಏನೋ ನಿಮ್ ನೆನಪ್ ಮಾಡ್ಕೊಂಡೆ ಎಲ್ಲೋ ಹೋಗಿದ್ರಲ photos ನೋಡ್ದೆ. ಯಾವ್ place ಹೇಗೆ ಇದೆ ಅಂತ ಯವಾಗ್ ಬಂದ್ರಿ ಏನ್ ಅಂತ ಕೇಳಣ ಅಂತ ಮಾಡಿದ್ದು. ಓ ಅದ facebook ಅಲ್ಲಿ photos ಹಾಕಿದ್ದೆ ಅಲ್ವ.

ಹ್ಮ ಅದೇ ರಚಿತ ಕೊಯಿಮತ್ತುರ್ ಹೋಗಿದ್ವಿ .

ಹ ನನ್ friends ಒಬ್ಳು ಚಿಕ್ಕ ಮಂಗಳೂರು ಅಲ್ಲಿ ಇದಾಳೆ.

ಹ ಇನ್ನೊಬ್ಳು ಕೊಯಿಮತ್ತುರ್ ಅಲ್ಲೆ ಇರೋಳು.

so ಅವ್ಳು ತುಂಬಾ ವರ್ಷಗಳಿಂದ ಕರಿತನೆ ಇದ್ಲು ಬನ್ರಿ ಕೊಯಿಮತ್ತುರ್ ಗೆ ಅಂತ .

ಕೊರೋನ time ಅಲ್ಲಿ plan ಮಾಡಿದ್ವಿ ಅದು postpone ಆಗ್ತಾನೆ ಬಂತು . ಕೊನೆಗೆ ಇವಾಗ ಹೋಗಣ ಅಂತ ಹೊರಟ್ವಿ, ಹೆಂಗು ಮಕ್ಳಿಗು ರಜ ಇತ್ತು ಅಲ್ವಾ . ಅದಿಕ್ಕೆ ಹೊರಟ್ವಿ, ಶನಿವಾರ ಹೋಗಿದ್ವಿ ರಚಿತ

ಹ ಶನಿವಾರ ಹೋಗಿ ಒಂದ್ ಮೂರ್ ದಿನ ಅವ್ರ್ ಮನೇಲೆ ಉಳ್ಕೊಂಡಿದ್ವಿ

ಅವ್ಳಿಗೆ ಅಲ್ಲೆಲ್ಲ ಸುತ್ತಮುತ್ತ ಗೊತ್ತಲ್ವ ಚೆನಾಗ್ ಗೊತ್ತಿದೆ ಅವಳ್ಗೆ

so ಅವ್ಳದೆ ಕಾರ್ ಇದೆ ಕರ್ಕೊಂಡು ಹೋಗಿದ್ಲು ಅವ್ಳೇನೇ

ಅಲ್ಲಿ ಒಂದು car museum ಇದೆ. ಯಾವ್ದು GD naidu car museum ಅಂತ

ಹ ಅಲ್ಲಿಗ್ ಕರ್ಕೊಂಡು ಹೋಗಿದ್ಲು ಹಾ ತುಂಬ ಚೆನಾಗಿದೆ car museum full ಹಳೇ ಕಾಲದಲ್ಲಿ ಯಾವ್ ತರ ಇದ್ವು carಗಳು ಆಮೇಲೆ engine ಗಳು ಯಾವ್ ತರ ಇದ್ವು ಅಲ್ಲಿ ಆಮೇಲೆ ಬರ್ತಾ ಬರ್ತಾ ಈಗ ಹೊಸದಾಗಿ ಯಾವ್ ತರ ಅನ್ವೇಷಣೆ ಮಾಡಿದರೆ engine ಗಳು, car models

ಮತ್ತೆ ಇದು science museum ಕೂಡ ಇದೆ ಅಲೆ ಮೇಲ್ಗಡೇ

ಅಲ್ಲೂ ಅಷ್ಟೆ science museum ಅಲ್ಲಿ ಮಕ್ಳಿಗ್ ಅಂತು ತುಂಬಾ help ಆಗುತ್ತೆ ಅಲ್ಲಿ

ಅಲ್ಲೆಲ್ಲ ಹಳೆ ಕಾಲದ್ದು ಏನು type writing machineಗಳು ,fax machine ಆಮೇಲೆ ಹಳೆ ಕಾಲದ್ದು TVಗಳು computers

ಮಾತ್ತೆ ಈಗ present ಅಲ್ಲಿ ಹೇಗ್ ಇದಾವೆ ಎಲ್ಲಾ

ತುಂಬಾ modelಗಳು ಇಟ್ಟಿದಾರೆ ಅಲ್ಲಿ ಮತ್ತೆ ಮಕ್ಳಿಗೆ help science experiments help ಆಗ್ಲಿಕ್ಕೆ

ಅದು ಇಟ್ಟಿದಾರೆ so ಅದೆಲ್ಲ ನಾನು ಕೆಲ್ವೊಂದು photos ತಕ್ಕೊಂಡು ಬಂದಿದಿನಿ ನನ್ ಮಗನ್ಗೆ ಏನಾದ್ರೂ help ಆಗ್ಲಿ science exhibitions ಗೆ ಅಂತ.

so ಅಲ್ಲಿ ಹೋದ್ವಿ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಅಲ್ಲಿ isha foundation ಗೆ ಕರ್ಕೊಂಡು ಹೋದ್ಲು.

ಅಲ್ಲೂ ಅಷ್ಟೆ ಅಲ್ಲು ತುಂಬಾ ಚೆನಾಗ್ ಇದೆ ಎಲ್ಲಾ full open space ಅಲ್ಲಿ ಇರೋದು ಅದು . ಓ isha foundation ಸಕ್ಕತ್ ಇದೆ ಅನ್ಸುತ್ತೆ ಕೊಯಿಮತ್ತುರ್ ಅಲ್ಲಿ . ಹ್ಮ ಹ್ಮ ಹೌದ್ ಹೌದು ತುಂಬಾ ದೊಡ್ಡ ಜಾಗದಲ್ಲಿ ಮಾಡಿದಾರೆ .

ಅಷ್ಟು ಬಿಸ್ಲು ಇದ್ರುನು ಎಷ್ಟು ಜನ ಬರ್ತಾರೆ ಅಲ್ಲಿ ನೋಡೋಕೆ . ಮತ್ತೆ ಅಲ್ಲಿ ಅಲ್ಲೊಂದು ಸ್ವಲ್ಪ ಹೊತ್ತು ಇದ್ವಿ, ಆದಿಯೋಗಿ statue ಹತ್ರ ಒಂದ್ ಸ್ವಲ್ಪ ಹೊತ್ ಇದ್ಬಿಟ್ಟು ಅಲ್ಲೆನೆ ಅವ್ರ್ದ್ isha ಅವ್ರ್ದೆನೆ ಇದು ಇದೆ ಒಂದ್ ದೇವಸ್ಥಾನ ಇಧೆ meditation Center ಇದೆ.

ಮತ್ತೆ ಚಂದ್ರಕುಂಡ್ ಅಂತ ಒಂದು ಹ್ಮ್ಮ್pond ಮಾಡಿದರೆ

so ಅಲ್ಲಿಗೆ ಎಲ್ಲ ಹೋಗ್ ಬಂದ್ವಿ

ಅಲ್ಲೂ ಅಷ್ಟೆ meditation Centre ಎಲ್ಲಾ ತುಂಬಾ ಚೆನಾಗ್ ಇದೆ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ಬಹುದು. ನಮಿಗ್ ಎಷ್ಟೊತ್ ಬೇಕೋ ಅಷ್ಟೊತ್ತು.

so ಅಲ್ಲಿ ಹೋಗ್ಬಂದ್ವಿ .

so first day ಇಷ್ಟ್ ನೋಡ್ಕೊಂಡ್ ಬಂದ್ವಿ

ಮತ್ತ next second day ಅಲ್ಲಿ ಅವ್ರ ಮನೆ ಹತ್ರ ಒಂದು ಮುರ್ಘನ್ ದೇವಸ್ಥಾನ ಇದೆ.

ಅಲ್ಲಿ ಮೆಟ್ಲು ಹತ್ಕೊಂಡು ಹೊಗ್ಬವ್ದು ಇಲ್ಲ ನಾವ್ car ಅಲ್ಲು ಹೊಗ್ಬವ್ದು .

ಮಕ್ಳಿಗೆ ಸ್ವಲ್ಪ ಖುಷಿ ಅಲ್ವ ಹತ್ಕೊಂಡು ಹೋಗೋದು ಅಂದ್ರೆ ಅದ್ಕೆ ಬೆಟ್ಟ ಹತ್ತುಸ್ಕೊಂಡೆ ಹೋದ್ವಿ

ಅಲ್ಲಿ ಇನ್ನೊಂದು ವಿಶೇಷತೆ ಏನ್ ಅಂದ್ರೆ ಅವತ್ತು ಷಷ್ಠಿ ದಿನ ಹೋಗಿದ್ವಿ ನಾವು .

so ದೇವ್ರದು ಎಲ್ಲ ಅಲಂಕಾರ ತುಂಬ ಚೆನಾಗ್ ಮಾಡಿದ್ರು.

ಮತ್ತೆ ನಾವ್ ಹೋದಾಗ closing time ಮಧ್ಯಾನ

ಹಾಗಾಗಿ ಅಷ್ಟು rush ಇರ್ಲಿಲ್ಲ ಬೇಗ ದರ್ಶನ ಆಗೋಯ್ತು ಅಲ್ಲಿ ದರ್ಶ್ನ ಮಾಡ್ಕೊಂಡು ಆಮೇಲೆ ಪ್ರಸಾದ ಕೊಟ್ರು, ಪ್ರಸಾದ ತೊಗೊಂಡು ಬಂದ್ವಿ

next ಅವತ್ತಿನ್ ದಿನನೆ ಸಂಜೆ ಕುನ್ನೂರಿಗೆ ಕರ್ಕೊಂಡು ಹೋದ್ಲು

ಹ ಅಲ್ಲಿ ಅವ್ರ್ದು ಪರಿಚಯ ಇರೋರ್ದು guesthouse ಇದೆ .

ಮತ್ತೆ ಒಳ್ಳೆ view points ಎಲ್ಲಾ ಇದೆ ಅಲ್ಲಿ , ಕುನ್ನೂರಲ್ಲಿ . so ಹಾಗಾಗಿ ಅವತ್ ಕರ್ಕೊಂಡು ಹೋದ್ಲು

ನಾವು ಕುನ್ನೂರ್ reach ಆಗೋ ಅಷ್ಟೊತ್ಗೆ night ಆಗೋಯಿತು. ಸರಿ ಬೆಳಗ್ಗೆ ಎದ್ದು ಬಿಟ್ಟು ಎಲ್ಲ ಅಲ್ಲೆ ಒಂದು swings park ಇದೆ .

park ಗೆ ಹೊದ್ವಿ ಪಾರ್ಕು ಎಲ್ಲಾ ತುಂಬಾ ಚೆನಾಗ್ maintain ಮಾಡಿದಾರೆ ಅಲ್ಲಿ . ಪಾರ್ಕ್ ಅಲ್ಲಿ ಎಲ್ಲ ಒಂದು ಸ್ವಲ್ಪ ಹೊತ್ತು ಸುತ್ತಾಡಿ ಮಕ್ಳನ್ನ ಕರ್ಕೊಂಡು .

ಆಮೇಲೆ ಅಲ್ಲಿ swings park ಇಂದ view points ಇದಾವೆ. ಅಲ್ಲಿ ಸುಮಾರು ಇದಾವೆ ಅಲ್ಲಿ. ಅಲ್ಗೊದ್ವಿ ಅಲ್ಲಿ ಅದೇನೋ dolphin nose ಅಂತ ಒಂದ್ view ಪಾಯಿಂಟ್ ಇದೆ.

ಹ್ಮ ಅದು ನಾವೇ ಹೋಗಿ ಹುಡುಕಿದ್ರೆ ಗೊತ್ತಾಗಲ್ಲ ಯಾವ್ದು dolphin nose ಅಂತ . ಅಲ್ಲಿ guide ಗಳಿರ್ತಾರೆ ಅವರ್ನ ಕರ್ಕೊಂಡು ಹೋದ್ವಿ .

ಹ ಅದು dolphins nose ಆದ್ ಮೇಲೆ ಇನ್ನೊಂದು lams rock ಅಂತ ಒಂದು point ಇದೆ.

ಅದು ಹೋದ್ವಿ ಅದಾದಮೇಲೆ sleeping lady ಅಂತೆ . ಎನ್ ಅದು ಹಾಗ್ ಇದೆ ಹೆಸರು ಅದು mountains

ಅದು ಎಲ್ಲಾ ಆ shape ಅಲ್ಲಿ ಕಾಣ್ಸುತ್ತೆ ನಮ್ಗೆ ದೂರ್ದಿಂದ ನೋಡ್ದಾಗ ಆ view

ಹ್ಮ್ಮ್ so ಅಲ್ಲಿ ಹೋದ್ವಿ ತುಂಬಾ ಚೆನಾಗಿದೆ ಅಲ್ಲೆಲ್ಲ ಕಡೆ ಬೆಟ್ಟಗಳು. ಅದೆ ಒಂದೊಂದು ಬೆಟ್ಟ ನೋಡುದ್ರುನು ನಿಮ್ಗೆ ಒಂದ್ ಒಂದ್ ಆಕಾರ ಕಾಣುತ್ತೆ ನಿಮ್ಗೆ.

ಹ ಅದಿಕ್ಕೆ ಆ ಹೆಸರು ಇಟ್ಟು ಬಿಟ್ಟಿದಾರೆ ಒಂದೊಂದು ಬೆಟ್ಟಕ್ಕುನು ಒಂದೊಂದು ಹೆಸರು ಇಟ್ಟು ಬಿಟ್ಟಿದಾರೆ ಅಲ್ಲಿ

so ಅದೆಲ್ಲ ನೋಡ್ಕೊಂಡು ಆದ್ಮೇಲೆ ಮೇಲೆ

ಅತ್ತೆ ಅಲ್ಲಿ ooty ಗೆ ತುಂಬಾ ನೇ ಹತ್ರ ಹೋಗಿದ್ದು ನಾವು

ಅಲ್ಲಿ ಎಲ್ಲ homemade chocolates ಜಾಸ್ತಿ

so ಅಲ್ಲಿ homemade chocolates ತೊಗೊಂಡ್ವಿ.

ಆಮೇಲೆ ನೀಲಗಿರಿನು ಅಲ್ಲಿ famous ಆಲ್ವ.

ಅಲ್ಲೆ so pure ನೀಲಗಿರಿ ತೈಲ ತೊಗೊಂಡ್ವಿ.

ಹ ಅದ್ರಿಂದನೆ ಮತ್ತೆ ನೋವಿನ ಎಣ್ಣೆ ಎಲ್ಲ ಮಾಡ್ತಾರೆ ಅಂತೆ

so ಅದು ತೊಗೊಂಡ್ವಿ ನೋವಿನ್ ಎಣ್ಣೆ ಮತ್ತೆ ಒಂದು ಸ್ವಲ್ಪ ಮಸಾಲೆ ಪದಾರ್ಥಗಳು ಕೂಡ ತಗೊಂಡ್ವಿ ಅಲ್ಲೆನೆ. ಚೆನಾಗಿ ಇತ್ತು ಎಲ್ಲ ಪ್ಯೂರ್ ಅನುಸ್ತು

ಆ ಅವತ್ತು ಏನದು ಮಂಗಳವಾರ ನಾವು ವಾಪಸ್ ಕೊಯಿಮತ್ತುರ್ ಗೆ ಬರೋ ಅಷ್ಟರಲ್ಲಿ ಮಂಗಳವಾರ ರಾತ್ರಿ ಆಗೋಯ್ತು.

so ಅಷ್ಟ್ ಆಯ್ತು ತಿರ್ಗ ಬುಧವಾರ ಬೆಳಗ್ಗೆ ಒಂಬತ್ ಗಂಟೆಗೆ train ಇತ್ತು ಕೊಯಿಮತ್ತುರ್ ಇಂದ ಬೆಂಗ್ಳೂರಿಗೆ .

so ಬಂದು ಬಿಟ್ವಿ, ಮೂರು ದಿನ trip ತುಂಬಾ ಚೆನಾಗಿತ್ತು ರಚಿತ .

ಅದು ನಾವು friends ತುಂಬ ವರ್ಷಗಳು ಆದ್ಮೇಲೆ meet ಆಗಿದ್ದು ಅಲ್ವ.

ಅದು ತುಂಬ ಚೆನಾಗ್ enjoy ಮಾಡುದ್ವಿ ಮರಿಯಕೆ ಆಗಲ್ಲ ಬಿಡಿ ಅಷ್ಟು ಚೆನಾಗಿತ್ತು ನಮ್ದು trip. ಓಹ್ super ಸಕ್ಕತ್ ಆಗಿ enjoy ಮಾಡಿದಿರ ಹ್ಮ ಹ್ಮ ಮಾಡಿದಿವಪ ಮತ್ತೆ ನನ್ friend ಗೂ ಬೇಜಾರ್, ಮತ್ತೆ ಯವಾಗ್ ಬರ್ತಿರೆ ಅಂತ ಕೇಳ್ತಾ ಇದಾಳೆ ಅವ್ಳು ತುಂಬ miss ಮಾಡ್ಕೊಂತಿದಾಳೆ. ಅದೇ ತುಂಬಾ ವರ್ಷ ಆದ್ಮೇಲೆ meet ಅಗಿದಿರಿ ಅಲ್ವಾ ಅಧಿಕ್ಕೆ ಹ್ಮ್ಮ್ ಹ್ಮ್ಮ್ಮ್ ಹೌದು ರಚಿತ ಇಷ್ಟು ಆಯ್ತು ನಮ್ trip.

ಮತ್ತೆ ನೀವು ಎಲ್ಲೋ ಹೋದಂಗಿತ್ತಲ ನಿಮ್ದು whatsapp status ಅಲ್ಲಿ ನೋಡ್ದೆ ನಾನು ಹ ಹೌದು ಅದು ನಾನು ಇದುಕೆ ಶೃಂಗೇರಿಗೆ ಹೋಗಿದ್ದು ಮಗಳ್ಗೆ ಅಕ್ಷರ ಅಭ್ಯಾಸ ಮಾಡ್ಸೋಕೆ ಅಂತ ಹೋ ಹೌದಲ ಅಲ್ಲಿ ಮಾಡ್ತಾರೆ ಹೌದು ಹ ಅದಿಕ್ಕೆ ಅಕ್ಷರ ಅಭ್ಯಾಸ ಮಾಡ್ಸೋಕೆ ಅಂತ ಹೋದ್ವಿ ಇಲ್ಲಿಂದ early morning ಗೆ ಬಿಟ್ವಿ ಅಲ್ಲಿ ten thirty ಹಂಗೆ reach ಆದ್ವಿ .

so ಅಲ್ಲಿ reach ಆದ್ಮೇಲೆ ticket ತಗೊಂಡು ಅಕ್ಷರ ಅಭ್ಯಾಸಕ್ಕೆ wait ಮಾಡ್ಬೇಕು. ತುಂಬ rush ಇತ್ತು. batch batch wise ಬಿಡ್ತ ಇದ್ರು, so ನಾವು ಸ್ವಲ್ಪ ಹೊತ್ತು wait ಮಾಡಿದ್ವಿ. ಆಮೇಲೆ ಒಳಗಡೆ ಬಿಟ್ರು ಅಕ್ಷರ ಅಭ್ಯಾಸ ಹಾಲ್ ಗೆ . ಅಲ್ಲೆಲ್ಲ ಅಕ್ಷರ ಅಭ್ಯಾಸ ಮುಗುಸ್ಕೋಂಡು ಅಲ್ಲಿಂದಾನೆ ಒಳಗಡೆ ಇಂದ ದರ್ಶನಕೆ ಬಿಡ್ತಾರೆ ಶಾರದಾಂಬ ದೇವಸ್ತಾನಕ್ಕೆ

ಅಲ್ಲಿ ಹೋಗಿ ದರ್ಶ್ನ ಮಾಡ್ಕೊಂಡು, ಮತ್ತೆ ಬಂದ್ವಿ. ಅವತ್ತು ತುಂಬ rush ಇತ್ತು. ಯಾಕಂದ್ರೆ ಅಲ್ಲೇನೋ ಕುಂಕುಮಾರ್ಚನೆ ಅಂತ ಏನೋ ನೆಡಿತ ಇತ್ತು. ಅದುಕ್ಕೊಸ್ಕರ ಸ್ವಲ್ಪ ದೂರದಿಂದ ದರ್ಶ್ನ ಮಾಡ್ಕೊಂಡು. ಹೊರಗಡೆ ಬಂದ್ವಿ. almost ಹೊರಗಡೆ ಬರೋಅಷ್ಟೊತ್ಗೆ afternoon ಅಗಿತ್ತು. so ಮಹಾಮಂಗಳಾರತಿ ಆಗೋ time ಅlಲ್ಲಿ ನಾವು river ನೋಡಕೆ ಅಂತ ನದಿ ಹತ್ರ ಹೋಗಣ fish ಎಲ್ಲಾ ಇರುತ್ತಲ ಅಂತ ನೋಡಕೆ ಅಂತ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಇವ್ರು ಶೃಂಗೇರಿ ಶಾರದಾಂಬ ಮಠದಿಂದ ಸ್ವಾಮೀಜಿ ಗಳು ಬರ್ತಾ ಇದ್ರು.

ಅವ್ರು ಬರೋವಾಗ ಯಾರು ದಾರಿನಲ್ಲಿ ಓಡಾಡೋಹಂಗಿಲ್ಲ ಅವ್ರ್ ಬರೋ ದಾರಿನಲ್ಲಿ space ಬಿಟ್ಟು ನಿತ್ಹ್ಕೊಬೇಕು. so side ಅಲ್ಲಿ ಎಲ್ಲಾ ನಿಲ್ಸಿದ್ರು. ಸರಿ ಸ್ವಾಮೀಜಿ ಇನ್ನೇನ್ ಬರ್ತ ಇದರಲ ಅವ್ರ್ನ ನೋಡ್ಕೊಂಡು ಆಶೀರ್ವಾದ ತಗೊಂಡು ಹೋಗಣ ಅಂತ ನಾವು side ಅಲ್ಲಿ ನಿಂತ್ಕೊಂಡ್ವಿ . "ಅವ್ರು ಬಂದ್ರೂ ನದಿಗೆ bridge ಕಟ್ಟಿದಾರೆ. ಮಠಕ್ಕೂ ಈ ಕಡೆ ದೇವಸ್ಥಾನ ಮಧ್ಯ bridge ಇದೆ. ಆ bridge ಮೇಲೆ ನಡ್ಕೊಂಡು ಬರ್ತಾ ಇದ್ರು. ಹಿಂಗೆ ತುಂಬಾ ಹೊತ್ತು ಇದು ಕಟ್ಟಿಗೆದು ಪಾದುಕೆಗಳು ಅಂತ ಇರುತ್ತಲ ಅದು ಹಾಕೊಂಡು ನೆಡ್ಕೊಂಡು ಬರ್ತಾ ಇದ್ರು ಅದುಕ್ಕೆ ತುಂಬ late ಆಯ್ತು.

ಬಂದ್ರೂ ಆಮೇಲೆ ಅವ್ರನ್ನ ನೋಡ್ಕೊಂಡು ಆಮೇಲೆ ಅವ್ರ್ ಬರೋವಗ ಅವ್ರ್ದು photo video ಯಾರು ಮಾಡೊಂಗಿಲ್ಲ ಅಲ್ಲಿ ಎಲ್ಲ ನೋಡ್ತಾ ಇರ್ತಾರೆ. ಯಾರೋ ಒಬ್ರು ಮಾಡ್ಬಿಟ್ಟು ಬೈಸ್ಕೊಂನ್ಡ್ರು . so ಅದಾದಮೇಲೆ ಅವ್ರು ಸ್ವಾಮೀಜಿ ಆ ಕಡೆ ದೇವಸ್ತಾನಕ್ಕೆ ಹೋದ್ರು. ನಾವು ಈ ಕಡೆ river ಹತ್ರ ಬಂದು ಬಿಟ್ಟು, ಅಲ್ಲಿ fish ಎಲ್ಲ ನೋಡಿ, river ನೋಡ್ಕೊಂಡು. ಆಮೇಲೆ food ಎಲ್ಲಾ ಹಾಕ್ತಾ ಇದ್ರು fishಗೆ